ಅದನ್ನ ಕೊಂಡುಕೊಳ್ಳಲು ಅನೇಕ ಜನರು ನೆರೆದಿದ್ದಾರೆ.

ಇಲ್ಲಿ ಮೂರು ಸ್ಪೀಕರ್ ಮತ್ತು ಮೂರು ಗಡಿಗಾರವೂ ಇದೆ ಇವೆ.

ಅದರ ಹಿಂದೆ ಒಂದು ಉದ್ದದ ಬೋರ್ಡಿದೆ.

ಇಲ್ಲಿ ಹಲವಾರು ಜನ ಮೀನಿನ ಮಾರುತ್ತಿದ್ದಾರೆ.

ಮೀನ ಮಾರುವ ವಂದಗಡೆ ಅನೇಕ ಸೈಲು ನಿಂತಿವೆ.

ಇದು ಒಂದು ಮಸೀದಿ ಇದರಲ್ಲಿ ಹಲವಾರು ಜನ ಮೂತಿದ್ದಾರೆ.

ಇದು ನೀಲಿ ಕೆಂಪು ಹಳದಿ ಹಸಿರು ಬಗೆಬಗೆಯ ಬಣ್ಣಗಳಿಂದ ಕೂಡಿದೆ.

ಪಕ್ಕದಲ್ಲಿ ಒಂದು ಹೂವಿನ ಗಿಡ ಇದೆ ಅದು ಕೆಂಪು ಬಣ್ಣದ ಹೂವಾಗಿದೆ.

ಇಲ್ಲಿ ಕಾಫಿ ಟೀ ಡೆಸರ್ಟ್ ಅಂತ ಬರೆಯಲಾಗಿದೆ.

ಅವನು ಕೆಂಪು ಬಣ್ಣದ ಏಪ್ರಾನ್ ಅನ್ನು ಹಾಕಿದ್ದಾನೆ ಅದರ ಮೇಲೆ ತೇಜು ಎಂಬ ಹೆಸರು ಇವೆ.

ಇದೊಂದು ಹಾಳು ಬಿದ್ದ ಕಟ್ಟಡ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದೆ.

ಇಬ್ಬರು ವ್ಯಕ್ತಿಗಳು ಹೊಸ ನೊಂದಣಿ ಅರ್ಜಿಯನ್ನು ಬರ್ಧಿಮಾಡ್ತಿದಾರೆ.

ಬಿಳಿ ಮತ್ತು ಹಳದಿ ಬಣ್ಣದ ಮೂಟೆಗಳನ್ನು ನೋಡಬಹುದು.

ಎಡಗಡೆ ನಿಂತಿರುವ ವಾಹನಗಳ ಬಳಿಯಲ್ಲಿ ಕೆಂಪು ವಸ್ತ್ರ ಧರಿಸಿರುವ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಅದರ ಮೇಲೆ ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ.

ಇದು ಜನರನ್ನ ಸಾವಿಸುತ್ತಿರುವ ಒಂದು ಸ್ಥಳ.

ಅದರ ಮುಂದೆ ಹಳದಿ ಬಣ್ಣದ ಒಂದು ವಾಹನ ನಿಂತಿದೆ.

ಇಲ್ಲಿ ನೀಲಿ ಬಣ್ಣದ ಐದು ಮಿಲ್ಕ್ ಕ್ಯಾನ್ ಗಳಿವೆ.

ಆ ಮರ ಪಕ್ಕದಲ್ಲಿ ಹಳದಿ ಬಣ್ಣದ ಒಂದು ಕ್ಯಾನ್ ಇದೆ.

ಹಲವಾರು ಚಾಕಲೇಟ್ಸ್ಗಳಿವೆ ಒಂದು ಗಾಜಿನ ಮೇಜು ಒಳಗಡೆ ಹಲವಾರು ತಿಂಡಿ ತಿನಿಸುಗಳಿವೆ.

ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಬಟ್ಟೆಯ ಹಾಕಿ ನಿಂತಿದ್ದಾರೆ.

ಒಬ್ಬ ವ್ಯಕ್ತಿ ವ್ಯಯಾಮ ಮಾಡೋ ರೀತಿಯಲ್ಲಿ ನಿಂತಿದ್ದಾನೆ.

ಅವನ ಬಲಭಾಗದಲ್ಲಿ ಒಂದು ಕನ್ನಡಿ ಇದೆ.

ಕೆಳಗಡೆ ಹಸಿರು ಮತ್ತು ಕಂದು ಬಣ್ಣದ ಟೈಲ್ಸ್ ಗಳಿವೆ.

ಬಲ ಭಾಗದಲ್ಲಿ ಡೈಮಂಡ್ ಅಂತ ಬರೆಯಲಾಗಿದೆ.

ಅದರ ನಡುವೆ ಒಂದು ರಸ್ತೆ ಇದೆ.

ಬಲ ಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಗಾಜಿನ ಬಾಗಿಲ ಮೇಲೆ ರೆಡಿಸ್ ಅಂತ ಬರೆಯಲಾಗಿದೆ.

ಸಪ್ಲೇಯರ್ ಸು ರೆಡ್ ಕಲರ್ ಟೀಶರ್ಟ್ ಹಾಕೊಂಡಿದ್ದಾರೆ --

ಕೆಲಗಡೆ ಬಿಳಿ ಮತ್ತು ಕಪ್ಪು ಬಣ್ಣದ ಟೈಲ್ಸನ್ ನಾವು ನೋಡಬಹುದು.

ರಸ್ತೆಯ ಎಡಗಡೆ ಬಿಳಿ ಮತ್ತು ಕಪ್ಪು ಬಣ್ಣದ ಕಟ್ಟಡವಿದೆ.

ರಸ್ತೆಯ ಮಧ್ಯದಲ್ಲಿ ಮತ್ತು ಸುತ್ತ ಗಿಡ ಮರಗಳು ಬೆಳೆದಿವೆ.

ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಮೇಜಿನ ಮೇಲೆ ಕುಳಿತು ಪುಸ್ತಕಗಳನ್ನು ಓದಿತಿರುತ್ತಾರೆ.

ಅವರ ಮುಂದುಗಡೆ ನೀರಿನ ಬಾಟಲ್ಲನ್ನು ಕಾಣುತ್ತಿದ್ದೇವೆ.

ಇದು ಒಂದು ಆಡಿ ಕಾರ್ ಶೋರೂಮ್ .

ಅಲ್ಲಿ ಎಲ್ಲಾ ಕಾರ್ ನ ಮೇಲೆ ಮತ್ತು ಎದ್ರುಗಡೆ ಆಡಿ ಕಾರ್ ನ ಸಿಂಬಲ್ ಕಾಣಿಸುತ್ತಿದೆ.